ಆ ನೀರಿನ್ ಪಕ್ಕದಲ್ಲಿ ಸಣ್ಣ್ ಸಣ್ಣ್ ಹಲ್ಗೆಗಳು ಅಹ್ ಹುಲ್ಲು ಪಾಚಿ ಇದೆಲ್ಲ ಬೆಳ್ದಿದೆ ಇಲ್ಲಿಂದ ಅಲ್ ಉಹ್ ಊರಲ್ಲಿ ಒಂದು ಒಂದ್ ಹಳ್ಳಿನ ನೋಡ್ .

ಇದು ಒಂದು ಫಂಕ್ಷನ್ ಗೆ ಸ್ಟೇಜ್ ನ ಫ್ಲವರ್ ನ ಹಿಂಗೆ ಉದ್ದುದ್ದ -- ಉದ್ದುದ್ದ ಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ.

ಇಲ್ ಕಾಣ್ತಾ ಇರೋದು ಒಂದ್ ನದಿ ನದಿಯ ಅದ್ ಆಚೆ ಅಕ್ಕ ಪಕ್ಕ ದಡದಲ್ಲಿ ಕಾಡ್ ಕಾಣ್ತಾ ಇದೆ ಇಲ್ಲಿ ಈ ಫೋಟೋ ನೂ ಒಂದು ಸ್ಟೀಮರ್ ಅಲ್ ನಿತ್ಕೊಂಡು --

ಇದು ನಗರಸಭಾ ಕಾರ್ಯಲಯ ಸಾಗರ ಇದು ಸಾಗರ ಮುನ್ಸಿಪಾಲಿಟಿ ಆಫೀಸ್ ಇಲ್ಲಿ ಹಲವಾರು ಆಫೀಸ್ --

ಈ ಫೋಟೋ ದಲ್ಲಿ ಕಾಣ್ತಾ ಇರೋದು ಶಿವಮೊಗ್ಗ ಬಸ್ ಸ್ಟಾಪ್ ನ ಹಳೆ ಫೋಟೋ ಅಂದ್ರೆ ರಿಲಯನ್ಸ್ ಡಿಜಿಟಲ್ ಇದೆ ಇವಾಗ್ಲೂ ಇದೆ ಅಲ್ಲಿ --

ಇದು ಫುನ್ಕ್ಷನ್ ನ ಫೋಟೋ ಆಗಿದ್ದು ಇಲ್ಲಿ ಈ ಫುನ್ಕ್ಷನ್ನಿ ಗೆ ಬಂದ್

ಈ ಫೋಟೋ ನೂ ಅಷ್ಟೇ ಅಂದ್ರೆ ಇದು ಆಕಾಶ ಆಕಾಶದಿಂದ ನಮ್ ವೆಸ್ಟೆರ್ನ್ ಗಾಟ್ಸ್ ನಮ್ ಮಲ್ನಾಡನ್ನ ನೋಡೋದ್ರಲ್ಲಿ ಇರೋ ಖುಷಿ ಯಾವದ್ರಲ್ಲೂ ಸಿಗಲ್ಲ. ಅಂದ್ರೆ --

ಅಂದ್ರೆ ಯಾವ್ದೆ ಸ್ಟೇಟ್ ಗೋವರ್ನಮೆಂಟ್ ಆಗ್ಲಿ ಸೆಂಟ್ರಲ್ ಗೋವರ್ನಮೆಂಟ್ ಆಗ್ಲಿ ಹಳೆ ಸ್ಮಾರಕಗಳನ್ನ ಉಳಿಸಿ ಕಾಪಾಡುವುದು ಸರ್ಕಾರದ --

ಇದು ಒಂದು ಒಂದ್ ಬೆಟ್ಟ. ಒಂದ್ ಬೆಟ್ಟದ್ ಮೇಲೆ ನಿಂತ್ತು ಇನ್ನೊಂದ್ ಬೆಟ್ಟದ್ ಫೋಟೋ ತೆಗಿತಾಇದ್ದಾರೆ. ಅಹ್ ಈ ಬೆಟ್ಟದ್ ಎರಡು ಬೆಟ್ಟಗಳ ನಡುವೆಯು